ಈ ಚಿತ್ರವನ್ನು ಗಮನಿಸಿದರೆ ಅದು ಓಟದ ಸ್ಪರ್ಧೆ ಎಂಬ ಹಾಗೆ ಕಾಣುತ್ತಿದೆ.

ಇದು ನೋಡೋವೋದಕ್ಕೆ ಒಂದು ಬಸ್ ನಂತೆ ಕಾಣುತ್ತಿದೆ.

ಇಲ್ಲಿ ಎಷ್ಟೊಂದು ವಸ್ತುಗಳು ಮಾರಾಟಕ್ಕೆ ಇಟ್ಟಿದ್ದಾರೆ.

ಅದರ ಮುಂದೆ ಒಂದು ಕಾರ್ ನಿಂತಿದೆ.

ಹಾಗು ಮೋಡ ತುಂಬ ಚೆನ್ನಾಗಿ ಕಾಣುತ್ತಿದೆ.

ಹಾಗು ಇಲ್ಲಿ ಹಲವಾರು ಕಸ್ಟಮರ್ ಗಳು ನಿಂತಿದ್ದಾರೆ.

ಈ ಚಿತ್ರವನ್ನು ಗಮನಿಸಿದರೆ ಅದು ಒಂದು ಪಾರ್ಕಿಂದ ಆಗಿ ಕಾಣುತ್ತಿದೆ.

ಇದರ ಮೇಲೆ ಎ ಯೂನಿಟ್ ಆಫ್ ಹೆಚ್_ಎಲ್_ಎಂ_ವಿ ಹೆಲ್ತ್ ಕೇರ್ ಎಲ್_ಎಲ್_ಪಿ ಅಂತ ಬರೆದಿದೆ.

ಇದು ಒಂದು ಹೋಟೆಲ್ ನಂತೆ ಕಾಣುತ್ತಿದೆ.

ಹಾಗೆ ಮೂರು ಬಾವುಟಗಳನ್ನು ನೆಟ್ಟಿದ್ದಾರೆ ಗೋಡೆಯ ಮೇಲೆ--

ಹಾಗು ಕೆಳಗಡೆ ಬಟ್ಟೆಯ ಅಂಗಡಿ ಕೂಡ ಇದೆ.

ಆ ಬಟ್ಟೆಯ ಅಂಗಡಿಯಲ್ಲಿ ಹಲವಾರು ಬಟ್ಟೆಗಳನ್ನು ಇಟ್ಟಿದ್ದಾರೆ.